ಹಾ ಅದಾಗೇ ರು ಒಂದು ಉತ್ಪಾದ್ನೇ ಮಾಡಿದ್ದ ಎಲ್ಲ ಮಾರುಕಟ್ಟೆಗೆ ಹೋಗಿ ಅವರು ಮಾರಾಟ ಮಾಡ್ತಕ್ಕಂತದ್ದು.

ಈ ರೋಡ್ ನ ಮಧ್ಯೆ ಒಂದು ಸರ್ಕಲ್ ಟೈಪ್ ಪಾರ್ಕ್ ಆಗಿ ಮಾಡಿರ್ತಾರೆ ಮತ್ತೆ ಅದರ ಒಳಗಡೆ ಗಿಡ ಮರಗಳನ್ನ ಬೆಳೆಸ್ತಿರ್ತಾರೆ .

ನಂದಿನಿ ಹಾಲು ಇದೆ ನಂದಿನಿ ಹಾಲಿಂದ ಐಸ್ ಕ್ರೀಮ್ ಕೂಡ ಉತ್ಪಾನೆ ಉತ್ಪನ್ನ ಮಾಡುವುದು ಐಸ್ ಕ್ರೀಮ್ ಅಂದ್ರೆ ಜಾಸ್ತಿ ಸೇಲ್ ಆಗ್ತವು ಮತ್ತೆ ನಮಗೆ ಟೀ ಕಾಫಿ ಬೇಕಂದ್ರೆ ಹಾಲಿಂದಲೇ ನಾವು ಮಾಡ್ಕೊಳ್ಳಕ್ಕಾಗೋದು ಅದರಿಂದ ಹಾಲು ಪರಿಶುದ್ಧವಾಗಿರುತ್ತದೆ ಯಾಕಂದ್ರೆ ಹ್ಮ್ ಆಕಳದಿಂದ ಬಂದಿರೋದ್ರಿಂದ .

ಮದುವೆ ಬಗ್ಗೆ ಹೇಳ್ಬೇಕು ಅಂದ್ರೆ ಮದುವೆಗಳು ಸಡನ್ ಆಗಿ ನಾವು --